ನೀವು ಈ ಏರಿಯಾ ಪೆಟ್ರೋಲ್ ಖಾಲಿಯಾದ್ರೆ ಪಕ್ಕದ್ ಏರಿಯಾದಲ್ ಪೆಟ್ರೋಲ್ ಬಂಕ್ ಗಳಿರುತ್ತೆ ನಮ್ಮೂರಲ್ಲೂ ಹಂಗೆ ತುಂಬಾ ಪೆಟ್ರೋಲ್ ಬಂಕ್ ಗಳಿದೆಒಳ್ಳೆ ಫ್ಯಾಸಿಲಿಟೀಸ್ ಕೂಡ ಇದೆ ಇವಾಗ.

ಅಆಹ್ಹ್ಹ್ ತುಂಬಾ ಪೈನ್ ಇತ್ತು ಬಟ್ ಅಹ್ ಒನ್ ಮಂತ್ ಆಯ್ತು ಅದ್ ರಿಕವರಿ ತಗೋಳೋದಿಕ್ಕೆ ತುಂಬಾ ಕಷ್ಟ ಪಟ್ಟಿದ್ದೇನೆ ಆ ಟೈಮಲ್ ನಾನು.

ತುಂಬಾ ಕಷ್ಟ ಅಂತ ಹೇಳಿದ್ರೆ ಈ ಎಕ್ಸಾಮ್ ಅಟೆಂಡ್ ಮಾಡದು .